ಇದು ಏನ್ ನೇಮ್ ಅಂತ ನನಗೆ ಗೊತ್ತಾಗುತ್ತಿಲ್ಲ ಬಟ್ ಇಲ್ಲಿ ತುಂಬಾ ಗಲೀಜ್ ಆಗಿದೆ ಚೆನ್ನಾಗಿಲ್ಲ ಮತ್ತೆ ಅಕ್ಕಪಕ್ಕದಲ್ಲಿ ಹೌಸ್ ಗಳಿದ್ರೆ ತುಂಬಾ ಕಷ್ಟ ಆಗುತ್ತೆ ಏಕೆಂದರೆ ವಾಟರ್ ಪೊಲ್ಲ್ಯೂಷನ್ ಏರ್ ಪೊಲ್ಲ್ಯೂಷನ್ ತುಂಬ ಆಗ್ತಿರುತ್ತೆ ಸಾಯಿಲ್ ಪೊಲ್ಲ್ಯೂಷನ್ ಆಗತಿರುತ್ತೆ ಅದರಿಂದ ಕ್ಲೀನಿಂಗ್ ಮಾಡಿಸ್ಬೇಕು.

ಆ ಚಿಕ್ ಚಿಕ್ ಮಕ್ಕಳ್ಳೆಲ್ಲ ಆಟ ಆಡ್ತಾರೆ ಮತ್ತೆ ಅಲ್ಲೆಲ್ಲ ಬೋಟ್ ಗಲ್ಲೆಲ್ಲ ಇರುಥೆ ಅದ್ರಿಂದ ಆಟ ಆಡ್ತಾರೆ.

ಚರ್ಚ್ ಚರ್ಚ್ ಅಂದ್ರೆ ನನಗೆ ತುಂಬ ಇಷ್ಟ ಅದ್ರಲ್ಲೂ ಜೀಸಸ್ ಅಂದ್ರೆ ತುಂಬ ನಂಬಿಕೆ ಜಾಸ್ತಿ. ನಾನು ಬೈಬಲ್ ಓತಿನಿ ಅಲ್ಲಿ ತುಂಬ ಅರ್ಥ ಆಗುತ್ತೆ. ಮತ್ತೆ ಚರ್ಚ್ಗೆ ಹೋದ್ರೆ ಅಲ್ಲಿ ನಮಗೆ ಏನೆ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ. ಮತ್ತು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಅವರವರಿಗೆ ಎಂಎನ್ ತರ ಇದೆ ಅಂಗೇ ಇದು ಕ್ರಿಶ್ಚಿಯಾನಿಗೆ ಒಂದು ಚರ್ಚ್ .

ಇದು ಕಾರ್ ನ ನಂಗೆ ಈ ಕಾರ್ ಅಂದ್ರೆ ಇಷ್ಟಇಲ್ಲ ನನಗೆ ಇಷ್ಟಇರೋ ಕಾರ್ ಅಂದ್ರೆ ಬೆಂಜ್ ಕಾರ್ ಅದಿಕ್ಕೆ ನಾನು ಬೆಂಜ್ ಕಾರ್ ಬಗ್ಗೆ ನಾನು ಮಾತಾಡ್ತೀನಿ.